ತುಂಬಾ ವಿದ್ಯಾರ್ಥಿಗಳಿದ್ದಾರೆ ಶಾಲಾಕೊಠಡಿಯು ತುಂಬಾ ದೊಡ್ಡದಾಗಿದೆ. ಸುಂದರವಾಗಿ ಇದನ್ನು ಚೆನ್ನಾಗಿ ಇಟ್ಟಿದ್ದಾರೆ.

ಮತ್ತು ಅಲ್ಲಿ ರಸ್ತೆಯ ಒಂದು ಡಾಂಬರ್ ರಸ್ತೆ ಮೇಲೆ ನಿಂತುಕೊಂಡಿದೆ ಇಲ್ಲಿ ನೋಡಲು ತುಂಬ ಜನ ಇದ್ದಾರೆ ಆಟೋಗಳು ನಿಂತುಕೊಂಡಿವೆ.

ಈ ಚಿತ್ರದ್ಲಲಿ ಕಾಣಿಸುತ್ತಿರುವುದು ಇದು ಒಂದು ಒಂದು ಯಾವುದೋ ಒಂದು ರೆಡಿ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ಒಂದು ತಮ್ಮ ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ಕೊಟ್ಟಿರುವ ಚಟುವಟಿಕೆಗಳನ್ನು.

ಒಂದು ಸ್ಪಷ್ಟವಾಗಿ ಅಥವ ಚೆನ್ನಾಗಿ ರೆಡಿ ಮಾಡುತ್ತಿದ್ದಾರೆ ಎಂದು ನಮಗೆ ಶಿಕ್ಷಕಾದಿಗಳು ನೋಡುತ್ತಾ ಇದ್ದಾರೆ.

ನಮಗೆ ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಲಾರಿಯಲ್ಲಿ ಲಾರಿಗೆ ಒಂದು ಈ ಸತುವಿನ ಚೀಲ ಅಥವಾ ಯಾವುದೋ ಔಷಧ ಅಥವಾ ಗೊಬ್ಬರಗಳು ಅಥವಾ ಇನ್ನಿತರ --

ಈ ಚಿತ್ರದಲ್ಲಿ ನನಗೆ ಇಲ್ಲಿ ಒಂದು ಹೂವನ್ನು ಮಾರಾಟ ಮಾಡುತ್ತಿರುವ ಇಲ್ಲಿ ಬಹಳ ಜನ ಹೂಗಾರರು ನನಗೆ ಕಾಣಿಸುತ್ತಿದ್ದರೆ ಈ ಹೂಗಾರರು ಬಣ್ಣಬಣ್ಣದ ಹೂಗಳನ್ನು ಮಾರಾಟ ಮಾಡುತ್ತಿದ್ದಾರೆ.

ಒಬ್ಬ ವ್ಯಕ್ತಿಗೆ ಕಟಿಂಗ್ ನ್ನು ಮಾಡುತ್ತಿರುವ ಒಂದು ಅಂಗಡಿಯ ಮಾಲೀಕನು ಕಾಣಿಸುತ್ತಿದ್ದಾನೆ ಈ ಮಾಲೀಕನೇನಿದ್ದಾನೆ ಈ ಅಂಗಡಿಯ ಮಾಲೀಕನಾಗಿರುತ್ತಾನೆ. ಇದು ತುಂಬಾನೇ ಸ್ವಚ್ಛವಾಗಿದ್ದು. .

ಈ ದೃಶ್ಯದಲ್ಲಿ ಒಂದು ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ--

ನನಗೆ ಈ ದ್ರಶ್ಯದಲ್ಲಿ ಒಂದು ದೊಡ್ಡದಾದ ಐಷಾರಾಮಿಯಾದ ಒಂದು ಹೋಟೆಲ್ ನ ತರಹ ನನಗೆ ಕಾಣಿಸುತ್ತೆ ಇಲ್ಲಿ ಬಹಳ ಜನ --

ನಮಗೆ ಈ ಚಿತ್ರದಲ್ಲಿ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿನೇದ್ದಾರೆ ಇವರು ಇಲ್ಲಿ ತಮ್ಮ ಕೌಶಲ್ಯದಿಂದ ಹೊಸ ಹೊಸದಾದ ಇವುಗಳನ್ನು --

ನಮಗೆ ಈ ದೃಶ್ಯದಲ್ಲಿ ಇಲ್ಲಿ ಒಂದು ಮೂರು ನಾಲ್ಕು ಜನ ಅಥವಾ ಇವರು ಕಾಮಿರ್ಕರು ಅಥವಾ ರೈತಾಪಿ ವರ್ಗದವರು ಅಥವಾ ಒಂದು ಮಧ್ಯಮ ವರ್ಗದವರ ತರಹ ನನಗೆ ಕಾಣಿಸುತ್ತಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿಯು ಈ ಕಂಪ್ಯೂಟರ್ ನ ಮುಂದುಗಡೆ ಕುಳಿತುಕೊಂಡು ಏನನ್ನೋ ಕೇಳುತ್ತಿದ್ದಾನೆ.

ನನಗೆ ಈ ದೃಶ್ಯದಲ್ಲಿ ಒಂದು ಕ್ರಿಶ್ಚಿಯನ್ನರು ಒಂದು ತಮ್ಮ ಇದು ಇದು ದೇವಸ್ಥಾನ ಎನ್ನುವ ಬದಲು ಚರ್ಚ್ ಎನ್ನುತ್ತಾರೆ ಅಲ್ಲಿ ತುಂಬಾ ಜನ ಸೇರಿದ್ದಾರೆ.

ನನಗೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ದೊಡ್ಡದಾದ ಒಂದು ಇದು ಒಂದು ಮೇಲ್ ಸೇತುವೆ ಆಗ್ ಇಲ್ಲಿ ಹಲವಾರು ವಾಹನಗಳು ಚಲಿ ಚಾ --

ನಮಗೆ ಈ ಚಿತ್ರದಲ್ಲಿ ನೋಡಲು ಇಲ್ಲಿ ಬಹಳಾ ಒಂದು ಐದು ಆರು ವಿದ್ಯಾರ್ಥಿಗಳು ಸಾಲು ಸಾಲಾಗಿ ಕುಳಿತುಕೊಂಡು--

ಈ ವ್ಯಕ್ತಿಯು ನೋಡಲು ನೋಡಲು ತುಂಬಾ ಕರ್ರಗಿದ್ದಾನೆ ಆದರೆ ಪವನ್ ಶರವತ್ ಇರೋತರ ನಮಗೆ ಕಾಣಿಸುತ್ತಿದ್ದಾನೆ.

ನಮಗೆ ಈ ದ್ರಶ್ಯದಲ್ಲಿ ಒಂದು ಎಸ್- ಬಿ _ಐ ಬ್ಯಾಂಕ್ ಏಂದು ಬರೆದಿರುವ ಒಂದು ಬ್ಯಾಂಕು ಬ್ಯಾಂಕಿನ ಶಾಖೆಯೂ ಕಾಣಿಸುತ್ತಿದೆ.